ಸೋ ತುಂಬಾ ಜನಕ್ಕೆ ಈಗ ನಾರ್ಮಲ್ ಟಿಫನ್ ಆಗಿರಬಹುದು ಊಟ ಆಗಿರಬಹುದು ಎಲ್ಲ ಬಿಟ್ ಬಿಟ್ಟಿದ್ದಾರೆ ತುಂಬಾ ಬರ್ಗರ್ ಪಿಜ್ಜಾ. ಇದನ್ನೇ ತಿನ್ನುವುದರಿಂದ ಸೋ ಇದು ಕೂಡ ಅದೇ ರೀತಿಯಾದಂತಹ ಬರ್ಗರ್ ಮತ್ತೆ ಫ್ರೆಂಚ್ ಫ್ರೈ--

ಬಿರಿಯಾನಿ ಮತ್ತೆ ಲೆಗ್ ಪೀಸ್ ಗಳು ಇರೋದು ಅಂದ್ರೆ ತುಂಬಾ ಜನಕ್ಕೆ ಬಿರಿಯಾನಿ ಅಂದ್ರೆ ಇಷ್ಟ ಆಗಿರುತ್ತೆ ಮತ್ತೆ ಇಲ್ಲಿ ನೀವು ನೋಡಬಹುದು ಸೆರ್ವ ಮತ್ತೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಸೈಡ್ಸ್ಗೆಗೆ ಅಂತ.